ಪೆಂಚ ಎನ್ನುವ ಪೋಸ್ಛರ್ ಗಳಿದ್ದಾವೆ ಮತ್ತು ಮೆಟ್ಟಿಲುಗಳಿದ್ದಾವೆ.

ಮತ್ತು ಆಯಿಲ್ ಕ್ಯಾನ್ ಗಳಿದ್ದಾವೆ ಪೇಂಟಿಂಗ್ ಬಾಕ್ಸ್ ಗಳಿದ್ದಾವೆ.

ಹಲವಾರು ಕೀಬೋರ್ಡ್ ಗಳಿದ್ದಾವೆ ಹಲವಾರು ಮೌಸ್ ಗಳಿದ್ದಾವೆ.

ಚಿತ್ರದಲ್ಲಿ ಹಲವಾರು ರಾಕ್ ಗಳಿದ್ದಾವೆ ಹಲವಾರು ಡಬ್ಬಿಗಳಿದ್ದಾವೆ.

ಹಲವಾರು ಚಕ್ರಗಳಿದ್ದಾವೆ ಬಿಳಿಯ ಲೈನ್ ಗಳಿದ್ದಾವೆ.

ಈ ಚಿತ್ರದಲ್ಲಿ ಒಂದು ಕಾರಂಜಿ ಇದೆ ನಂದಿ ಸ್ಟ್ಯಾಚು ಇದೆ ನೀರಿದೆ.

ಈ ಚಿತ್ರದಲ್ಲಿ ಬಿಳಿ ಚಾವಣಿ ಇದೆ.

ಈ ಚಿತ್ರದಲ್ಲಿ ಬಂದು ಪ್ಲಾಸ್ಟಿಕ್ ಟೇಬಲ್ ಇದೆ ಒಂದು ತಗಡಿನ ಟೇಬಲ್ ಇದೆ.

ಮತ್ತು ಬಾಗಿಲು ಇದೆ ಹಲವಾರು ಮರ ಗಿಡಗಳು ಇದ್ದಾವೆ ಒಂದು ಲೈಟ್ ಇನ ಕಂಬವಿದೆ.

ಫೈರ್ ಎಂಬ ಗ್ಯಾಸ್ ಗಳಿದ್ದಾವೆ ರಟ್ಟಿನ ಬಾಕ್ಸ್ ಇದೆ.

ಮತ್ತು ಒಣಗಿದ ಮರ ಗಿಡಗಳು ಇದ್ದಾವೆ ಹತ್ತು ಹಸಿರು ಮರ ಗಿಡಗಳಿದ್ದಾವೆ.